ಚಿತ್ರಣ ಪ್ರತಿಯೋಗಿತೆ ಅಂದರೆ ಚಿತ್ರಣಾದಿಗಳಲ್ಲಿ ಪ್ರತಿಯೋಗಿಸುವ ಕಾರ್ಯಕ್ರಮವನ್ನು --

ಸಂಖ್ಯೆಯ ಜನರಿಗೆ ಆನಂದಿಸಲು ಉಪಯೋಗಿಸಲು ಹೊಂಚು ಬರುತ್ತದೆ .

ಭಾರತೀಯ ಧ್ವಜ ಅಥವಾ ತ್ರಿರಂಗ ಧ್ವಜ ಭಾರತದ ಗಣರಾಜ್ಯದ ಧ್ವಜವಾಗಿದೆ .

ಅದು ನಮ್ಮ ಆತ್ಮೀಯತೆಯ ಕೇಂದ್ರವು ಆಗಿದೆ.

ಮನೆ ನಮ್ಮ ಪ್ರಾಣಿಗಳ ಜೀವನಕ್ಕೆ ಕೇಂದ್ರವಾಗಿ --

ಕನ್ನಡ ಹಾಡುಗಳು ನಮ್ಮ ಸಂಸ್ಕೃತಿ ಮತ್ತು ಹೊಸ ಸಂಗೀತ ಪ್ರದರ್ಶನಗಳ ಬಗ್ಗೆ ನಮಗೆ ಹೆಮ್ಮೆ ತರುತ್ತವೆ.

ಕನ್ನಡದಲ್ಲಿ ಮಕ್ಕಳ ಆಟಗಳು ಬಹಳ ಆನಂದದಾಯಕವಾಗಿ --

ಅವುಗಳ ವೈಭವ ಶೈಲಿ ದೇವಾಲಯದ ಮುಖ ಭಾಗದ ಮೇಲೆ ಕಾಣುವ ಕಳಶಗಳು

ಜನರು ವಿಶೇಷ ರಂಗುಗಳನ್ನು ಬಳಸಿ ಅಪಾಟಿಗಳನ್ನು ಆಡುತ್ತಾರೆ.

ತನ್ನ ಅನುಭವಗಳನ್ನು ಹಂಚಿಕೊಳ್ಳುವ ಚಿತ್ರಣ ರೂಪವೂ ಆಗಿದೆ.

ಕೆರೆಗಳು ಅನೇಕ ಜಲಜೀವನಕ್ಕೆ ಮತ್ತು ಪ್ರಾಣಿಪಕ್ಷಿಗಳ ಆವಾಸಕ್ಕೆ ಹೊಂದಿಕೊಳ್ಳುತ್ತವೆ.

ಹೊರ ಪ್ರದೇಶ ಬಸ್ ಗಳು ನರ- ನಗರದಿಂದ ಬಹುದೂರದ ಪ್ರದೇಶಗಳಿಗೆ ಹೋಗುವ ಬಸ್ ಗಳು ಹಾಗೂ ಅವುಗಳ ಮಾರ್ಗದ--

ಶ್ರೀ ಕೃಷ್ಣನು ಭಗವಂತನಾಗಿದ್ದಾಗ ಆತನ ಅತ್ಯಂತ ಪ್ರೀತಿಯ ಭಕ್ತೆಯಾದ ಶ್ರೀ ರಾಧೆಯ ಮೇಲೆ ಅತ್ಯಂತ ಪ್ರೀತಿಯನ್ನು--

ಹೊಂದಿದ್ದನು ಶ್ರೀ ರಾಧಾಕೃಷ್ಣರ ಪ್ರೇಮ ಕಥೆ ಭಾಗವಾದ --